ಎಲೆಕ್ಟ್ರಿಕಲ್ ಪೈಪ್ ಎಲ್ಲಾ ಇಟ್ಟಿದ್ದಾರೆ ಇಲ್ಲಿ .

ಈ ಚಿತ್ರ ಒಂದು ಮೃಗಾಲಯದಲ್ಲಿ ಇಟ್ಟಿರೋದು ಒಂದು ಹುಡುಗಿ ಹಿಂದೆ--

ಈ ಚಿತ್ರದಲ್ಲಿ ಇಬ್ಬರು ಫೋನ್ ಸೆಲ್ಫಿ ತೆಗೆದಿದ್ದಾರೆ.

ಈ ಚಿತ್ರದಲ್ಲಿ ಬ್ಲಾಕ್ ಆಗಿ ಕಪ್ಪು ಕಲರ್ ಆಗಿ ಕಾಣಿಸುತ್ತಿದೆ.

ಆರಾಮ ಆಗಿ ಕುರಕ್ಕೆ ಕುರ್ಚಿ ಇಟ್ಟಿದ್ದಾರೆ ಇಲ್ಲಿ.

ಒಂದು ಎರಡು ಸಿಂಗಲ್ ಒಂದು ದೊಡ್ಡದು ಕುರ್ಚಿ ಇದೆ ಹಿಂದಗಡೆ .

ಪಕ್ಕದಲ್ಲಿ ಉದ್ದಉದ್ದ ಪೈಪ್ ಕಾಣುತ್ತಿದೆ ಬಿಳಿ ಕಲರ್ .

ಅಲ್ಲಿ ಗೇಟ್ ನಂಬರ್ ನಾಕು ಅಂತ ಬರೆದಿದ್ದಾರೆ.

ಎಲ್ಲಾ ತರದ್ ಐಟಂ ಇಟ್ಟಿದ್ದಾರೆ ಚಿಪ್ಸ್ --

ಜಾಗ ಕಾಣುತಿದೆ ಒಂದು ರಸ್ತೆ ಕಾಣುತಿದೆ ಪಕ್ಕದಲ್ಲಿ ಒಂದು ಚಿಕ್ಕ ಕೆರೆ ಇದೆ.

ಇದು ಈ ಚಿತ್ರದಲ್ಲಿ ಇರುವ ಒಂದು ರಡಿಯಂಟ್ ಚರ್ಚ್ .

ಇದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ --

ಪಿಂಕ್ ಕಲರ್ ಆಗಿದೆ ಜನರು ಓಡಾಡುತಿದ್ದರೆ.